ಇಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರುವುದನ್ನು ಕಾಣುತ್ತೇವೆ.

ಇಲ್ಲಿ ಒಬ್ಬ ಮಹಿಳೆಯು ಬೋರ್ಡ್ ಮೇಲೆ ಬರೆಯುವುದನ್ನು ಕಾಣುತ್ತೇವೆ.

ಇಲ್ಲಿ ಹಲವು ಜನಗಳು ಮೆಟ್ಟಿಲುಗಳನ್ನು ಹತ್ತುವುದನ್ನು ಇಲ್ಲಿ ಕಾಣುತ್ತೇ--

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ದೊಡ್ಡದಾದ--

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಟಿ ಸಿ ಆಗಿದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಆಸ್ಪತ್ರೆ ಚೆಕ್ ಅಪ್ ಮಾಡುವ ಸ್ಥಳವಾಗಿದೆ.

ಹಾಗು ಇಲ್ಲಿ ಲೈಟ್ ಗಳನ್ನು ಕಾಣುತ್ತೇವೆ.